ಇದು ಒಂದು ಚಿಕ್ಕ ಮಕ್ಕಳದ ಸ್ಕೂಲ್ ಕಾಣಿಸುತ್ತಿದೆ.

ಹಾಗೆ ತುಂಬ ಟ್ಯೂಬ್ಲೆಟ್ಸ್ ಗಳನ್ನು ತುಂಬಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಜಿಮ್ ವರ್ಕೌಟ್ ಮಾಡುವ ಸ್ಥಳ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಒಂದು ಗ್ರೌಂಡ್ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಚಿಕ್ಕದಾದ ರೆಸ್ಟೋರೆಂಟ್ ಕಾಣಿಸಿಕೊಳ್ಳುತ್ತಿದೆ.

ಈ ಚಿತ್ರದಲ್ಲಿ ಮೂವರು ವ್ಯಕ್ತಿ ಕಾಣಿಸುತ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಫೈವ್ ಸ್ಟಾರ್ ಹೋಟೆಲ್ ಕಾಣಿಸಿಕೊಳ್ಳುತ್ತಿದೆ.

ಹಾಗೆ ಒಂದು ಮೇಲೆಗಡೆ ಹೋಗುವ ಲಿಫ್ಟ್ ಕಾಣಿಸುತ್ತಿದೆ.

ಮತ್ತು ಒಂದು ದ್ವೀ ಚಕ್ರ ವಾಹನ ಹಾಗು ಕಾರ್ ಮತ್ತು ಒಂದು ಚಿಕ್ಕದ ಟ್ರಕ್ ಕಾಣಿಸುತ್ತಿದೆ.

ಎಲ್ಲಾರು ಈ ಚಿತ್ರದಲ್ಲಿ ಕೈ ಮುಗದಿದ್ದಾರೆ.

ಮತ್ತು ಹಳದಿ ಮತ್ತು ಬಿಳಿ ಬಣ್ಣದ ಗೋಡೆ ಕಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಚರ್ಚ್ ಕಾಣಿಸುತ್ತಿದೆ.

ಹಾಗೆ ಎರಡು ದ್ವೀ ಚಕ್ರ ವಾಹನ ಕಾಣಿಸುತ್ತಿದೆ.

ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಮ ನಿಂತಿದ್ದಾನೆ.

ಹಡಗು ಪಕ್ಕದಲ್ಲಿ ತುಂಬಾ ಕೆಸರು ಆಗಿದೆ.

ಇದು ಒಂದು ಮೀನು ವ್ಯಾಪಾರ ಮಾಡುವ ಅಂಗಡಿ.

ಗೇಟ್ ಪಕ್ಕದಲ್ಲಿ ಎರೆಡು ದ್ವಿಚಕ್ರ ವಾಹನ ಕಾಣಿಸುತ್ತಿದೆ.

ಮತ್ತು ಪಕ್ಕದಲ್ಲಿ ದೊಡ್ಡದಾದ ಕಲ್ಲು ಬಂಡೆ ಕಾಣಿಸಿಕೊಳ್ಳುತ್ತಿದೆ.

ಹಲವಾರು ಪುಸ್ತಕಗಳು ಟೇಬಲ್ ಮತ್ತು ಶೆಲ್ಫ್ನಲ್ಲಿ ಧರಿಸಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಜಿಮ್ ಏರಿಯಾ ಕಾಣಿಸುತ್ತಿದೆ.

ಇದು ಒಂದು ಬರ್ಥಡೇ ಪಾರ್ಟಿ ಚಿತ್ರ ಕಾಣಿಸಿಕೊಳ್ಳುತ್ತಿದೆ.

ಒಂದು ಗ್ರೂಪ್ ಫೋಟೋ ಗೆ ನಿಂತು ಕೊಳ್ಳುತ್ತಿದ್ದಾರೆ.

ಹಾಗೆ ಐದು ಜನರ ಮುಖವನ್ನು ಬ್ಲರ್ ಆಗಿ ಮಾಡಲಾಗಿದೆ.

ಈ ಚಿತ್ರದಲ್ಲಿ ಐಷಾರಾಮಿ ಅಪಾರ್ಟ್ಮೆಂಟ್ ಕಾಣಸಿಕೊಳ್ಳುತ್ತಿದೆ.

ಮತ್ತು ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ.

ಇನ್ಸ್ಟಿಟ್ಯೂಟ್ನಲ್ಲಿ ಹಲವಾರು ಹುಡುಗಿಯರು ಮತ್ತು ಒಬ್ಬ ಹುಡುಗ ಕಾಣಿಸುತ್ತಿದ್ದಾನೆ.

ಮತ್ತು ಒಬ್ಬ ಹುಡುಗನ ಪೇರೆಂಟ್ಸ್ ಕಾಣಿಸಿಕೊಳ್ಳುತ್ತಿದ್ದಾರೆ.

ಈ ಸಿಸ್ಟರ್ ಮಕ್ಕಳಿಗೆ ಕ್ರಾಫ್ಟ್ ಮಾಡುವ ವಿಧಾನ ತಿಳಿಸುತ್ತಿದ್ದಾರೆ.

ಹಾಗೆ ಒಂದು ಹುಡುಗಿಯ ಮುಖವನ್ನು ಬ್ಲರ್ ಮಾಡಲಾಗಿದೆ.